ಆಕರ್ಷಿಸುವ ಏಕೈಕ ಸ್ಥಳವೆಂದರೆ ಅದು ಕಾಡು ಕಾಡುಗಳು ನಮ್ಮನ್ನೆ ನಾವು ಮರೆಯುವಂತೆ ಮಾಡುತ್ತದೆ.

ಅಲ್ಲಿನ ವಾತಾವರಣಗಳು ನಮ್ಮನ್ನ ನಮ್ಮನ್ನ ನಾವು ಮರೆಯುವ ಹಾಗೆ ಖಂಡಿತ ಮಾಡುತ್ತದೆ.

ಕೆರೆ ಕಾಲುವೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆಗಳನ್ನ ನಾವು ಪ್ರತಿಯೊಂದು ಉರುಗಳಲ್ಲಿ ಈಗ ಕಾಣ್ತಾ ಇದೇವೆ ಪ್ರವಾಸಿಗರನ್ನ --

ಅನೇಕ ಕ್ರೀಡೆಗಳು ಅನೇಕ ಸ್ಪೋರ್ಟ್ಸ್ ಗಳು ಈಗಿನ ಪ್ರತಿಯೊಂದು ಪ್ರವಾಸಿ ತಾಣಗಳಲ್ಲಿ ನಾವು ನೋಡ್ಬಹುದಾಗಿದೆ.

ವಿಮಾನ ನಿಲ್ದಾಣಗಳು ಸಂಪರ್ಕ ವ್ಯವಸ್ಥೆಯ ಉನ್ನತ ಸ್ಥಾನದಲ್ಲಿನ ಪಡೆದಿಕೊಂಡಿದೆ.

ಶಿವನ ದೇವಸ್ಥಾನ ಪ್ರತಿಯೊಂದು ಊರುಗಳಲ್ಲಿ ಮುಖ್ಯವಾಗಿ --

ಅನೇಕ ಜನರ ಕೇಂದ್ರ ಬಿಂದು ವಾಗಿರುವುದನ್ನು ಅನೇಕ ಜನರು ಬಂದು ನೆರೆದು ಆ ಸಂಭ್ರಮಿಸುವ ಏಕೈಕ ಸ್ಥಳವಾಗಿ ಮಾರ್ಪಟ್ಟಿದೆ .

ವ್ಯಕ್ತಿಯ ಹುಟ್ಟುಹಬ್ಬಗಳಲಿ ಕತ್ತರಿಸಿ ಸಂಭ್ರಮಿಸುವ ಏಕೈಕ ಸಾಧನವಾಗಿದೆ.

ಆಸ್ಪತ್ರೆಗಳು ಬಹಳ ಮುಖ್ಯ ಪ್ರತಿಯೊಂದು ಊರುಗಳಲ್ಲಿಯು ಕ್ಲಿನಿಕ್ ಗಳನ್ನ ಆಸ್ಪತ್ತೆಗಳನ್ನ ಹೊಂದಿರುವುದನ್ನು ನಾವು ಪ್ರತಿಯೊಂದು ಊರುಗಳಲ್ಲಿಯು --

ತರ್ಕಾರಿಗಳು ಹಣ್ಣು ಹಂಪಲುಗಳು ಪ್ರತಿಯೊಬ್ಬರ ದೈನಂದಿನ ಚಟುವಟಿಕೆಗಳ ಪ್ರಾಮುಖ್ಯತೆ.

ಕಾರುಗಳನ್ನು ಉತ್ಪಾದಿಸುವ ಕಂಪೆನಿಗಳ ಮಹೇಂದ್ರ ಕಾರ್ ಕಂಪೆನಿ ಸಹ ಒಂದಾಗಿದೆ .

ಮುಖ್ಯವಾಗಿ ರಕ್ಷಣೆಗೋಸ್ಕರ ಇರುವ ಕೆಲ್ಸಗಾರರೆ ಅವ್ರು ಪೋಲೀಸ್ ಆಗಿರ್ತಾರೆ .

ಮಹಾತ್ಮ ಗಾಂಧೀಜಿ ನಮ್ಮ ಸ್ವಾತಂತ್ರ ಹೋರಾಟಗಾರರಲ್ಲಿ ಪ್ರಮುಖ ವ್ಯಕ್ತಿ .

ಸಿನಿಮ ತೇಟರ್ ಗಳು ನಮ್ಮ ಕಾಲದಲ್ಲಿ ಚಿಕ್ಕದ್ದಾಗಿದ್ದ ಎಲ್ಲ ಸಿನಿಮ ಥೇಟ್ರು ಗಳು --

ನಮ್ಮ ಯುವಕ ಯುವತಿಯರು ವ್ಯಾಯಾಮಗಳನ್ನು ಮಾಡಲು ಹೋಗುವ ಏಕೈಕ ಸ್ಥಳ ಅಂದ್ರೆ ಅದು ಜಿಮ್ಮ್ ಯಾಕೆ ಅಂದ್ರೆ --